ಬಿಸ್ಕೆಟ್ ಅವ ಸಂತೂರ್ ಸಾಬೂನ್ ಅವ.

ಮೂರ್ ನಂಬರ್ ಅದ ಟೇಬಲ್ ಮೇಲೆ ಏನೋ ಇಕ್ಯಾರೆ ಕ್ಲಾಸ್ ಗೆ ಏನೋ ಮೆಚ್ಚಾರ್.

ಮತ್ತು ಇಲ್ಲಿ ಒಂದು ಹ್ಯಾಂಡಿಕ್ಯಾಪ್ ಗಾಡಿ ನಿಂತಿದೆ.

ಇಕಡ ಮುಗೊರ ಹೆಣ್ಣ ಮಕ್ಕಳ ನಿಂತರ ಹಿಂದ ಪತ್ರೆ ಶೆಡ್ದ ಅದ.

ಏರ್ ಗುಳವ ಹೊಸವು ಆಕಾಡೆವ್ ಇಟ್ಟಿನ್ದವ.